ಗೇಟ್ ಮೇಲೆ ಏನೋ ಅಂಟಿಸಿದಾರೆ.

ಒಳಗಡೆ ಅಂಗ್ಡಿಗೋಗೋ ಒಳಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಗೇಟ ನ ಅರ್ಧ ಬರ್ದ ತೆಗ್ದಿದಾರೆ ಎಷ್--

ಇನ್ನೊಬ್ರು ಆ ಕಡೆ ನೋಡ್ತಿದಾರೆ ಕಿಟ್--

ಈ ಸೈಡ್ ಬೆಟ್ಟ ತರ ಕಾಣಿಸ್ತಿದೆ.

ಅದ್ರಲ್ಲಿ ಎರಡ್ ಕಿಟಕಿ ಓಪನ್ ಆಗಿದೆ.

ಅದ್ರು ಮುಂದೆ ಎರಡು ದೊಡ್ದು ದೊಡ್ದು ಮರಗಳಿದಾವೆ.

ಬಿಲ್ಡಿಂಗ್ ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ದ--

ಅಂದ್ರೆ ಅದರಲ್ಲಿ ಎರಡು ಅ ಪ್ಯಾಂಟ್ ಕಾಣ್ತಿದೆ.

ನವಿಲು ಒಂಟಿ ಕಾಲಿನಲ್ಲಿ ನಿಂತಿದೆ .

ಪಿಂಕ್ ಕಲರ್ ಬಸ್ಸಿಗೆ ಎಣಿ ಹಾಕಿದ್ದಾರೆ.

ಈ ಕಡೆ ಬ್ಲೂ ಗ್ರೀನ್ ವೈಟ್ ಅಂಡ್ ಬ್ಲಾಕ್ ಜಾರಬಂಡಿ ಇಟ್ಟಿದ್ದಾರೆ.

ಇಲ್ಲಿ ಬಂದು ಫಿಶ್ ಅ ಅಂಗ್ಡಿ ಕಾಣ್ತಿದೆ --

ಇಲ್ಲಿ ಒಳಗಡೆ ಐಸ್ ಅಲ್ಲಿ ಫಿಶ್ ಗಳು ಎಷ್ಟೊಂದ್ ಫಿಶ್ ಗಳಿಕ್ಕಿದ್ದಾರೆ.

ಇಲ್ಲಿ ಮೇಲೆ ಫಿಶ್ ಆಟ ಆಡ್ತಿರೋದು ಕಾಣ್ತಿದೆ.

ಹಿಂದೆ ಗಡೆ ಎಷ್ಟೊಂದು ಗಾಡಿಗಳ ಹೀಡ್ಲೈಟ್ ಗಳೆಲ್ಲ ಕಾಣುಸ್ತಿದೆ ಗ್ರಿ--

ದೇವಸ್ಥಾನ ಮೇಲೆ ಗುಡಿ ಕಟ್ಟಿದಾರೆ.

ಈ ಕಡೆ ಒಬ್ಬ ವ್ಯಕ್ತಿ ಸೊಂಟದ್ ಮೇಲೆ ಕೈ ಇಟ್ಕಂಡ್ ನಿಂತಿದಾನೆ ಮುನ್--

ಹಾಗೆ ಒಂದು ಗ್ರೀನ್ ಕಲರ್ ಬಕೆಟ್ ಇದೆ.

ಇಲ್ಲಿ ಒಂದು ಪಾರ್ಕ್ ತರ ಇದೆ.

ಇದರಲ್ಲಿ ಎಷ್ಟೊಂದ್ ಜನ ಮಕ್ಕಳು ಹೆಂಗಸರು ಗಂಡಸರು ಎಲ್ಲರೂ ಇದ್ದಾರೆ ಇಲ್ಲಿ ----

ಎಷ್ಟೊಂದ್ ಟೇಬಲ್ ಗಳೆಲ್ಲ ಹಾಕಿದ್ದಾರೆ.

ಟೇಬಲ್ ಗಳ್ ಮೇಲೆ ಊಟ ಬಡ್ಸಿದಾರೆ ಗ್ಲಾ--

ರೆಸ್ಟೋರೆಂಟ್ ಅಲ್ಲಿ ಟೇಬಲ್ ಗಳೆಲ್ಲ ಇಟ್ಟಿದ್ದಾರೆ.

ಅದ್ರಲ್ಲಿ ಎಷ್ಟೊಂದು ಜನ ಹೆಂಗಸರು ಮಲ್ಗೆ ಹೂವ ಮುಟ್ಟಕೊಂಡಿದ್ದಾರೆ ಎಷ್ಟ್--

ಎ- ಬಿಲ್ಡಿಂಗ್ ಅಲ್ಲೇನೋ ಶಾಪ್ ತರಾ ಇದೆ.

ಒಂದು ಮುಂದೆಗಡೆ ಒಂದು ಕಾರ್ ನಿಂತಿದೆ.ಕಾ--

ಈ ಕಡೆ ಒಂದು ರೆಡ್ ಕಲರ್ ಕಾರ್ ಇದೆ ಡ ---

ನೆಲುದ್ಮೇಲೆ ವೈಟ್ ಕಲರ್ ಪೈಂಟ್ ಮಾಡಿದ್ದರೆ ಮತ್ತೆ --

ಗ್ಯಾರೇಜ್ ಒಳಗಡೆ ಇಬ್ರು ಮನುಷ್ಯರು ನಿಂತಿದ್ದಾರೆ.

ಯಾರೊ ಒಬ್ಬ ಮನುಷ್ಯ ಅಲ್ಲಿ ಕೆಲ್ಸ ಮಾಡ್ತಿದ್ದಾನೆ ಇನ್ನೊಬ್ --

ಕಾರ್ ಗೆ ಟೈರ್ ಗ ಎಲ್ಲಾ ಪೇಪರ್ ಅಂಟಿಸಿದಾರೆ.

ಮ್ಮ್-- ಆ ಸೆಕ್ಯೂರಿಟಿ ಕೂತ್ಕೊಳ್ಳೋದಕ್ಕೆ ಒಂದು ಗ್ರು ಗೂಡ್ ಮಾಡಿದಾರೆ.

ಇಲ್ಲಿ ಫುಲ್ಲು ಫ್ಲವರ್ ಇಂದ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ.

ಇದೆ ಇಲ್ಲೊಂದ್ ಸೈಡ ಲ್ಲೊಂದ್ ರಾಕ್ ಕಾಣ್ತಿದೆ.

ಮತ್ತೆ ಹ್ಮ - ಮಿಲ್ಕು ಬಾಟಲ್ ಇಟ್ಟಿದ್ದಾರೆ ಮತ್--

ಈ ಕಡೆ ವಾಸ್ ಅಲ್ಲಿ ಫ್ಲವರ್ ಗಳನ್ನ ಹಾಕಿ ಕವರ್ ಮುಚ್ಚಿದಾರೆ.

ಮತ್ತೆ ಮೇಲ್ಗಡೆ ವೈಟ್ ಕಲರ್ ರೂಫಿಂಗ್ ಇದೆ.

ಅವನು ರೆಡ್ ಕಲರ್ ಶೂ ಹಾಕಿದ್ದಾನೆ.

ಮತ್ತೆ ಲ್ಯಾಂಪ್ ಇಟ್ಟಿದಾರೆ ಒಂದು ಟಿ --

ಇದ್ರ್ ಹಿಂದೆಗಡೆ ಎರಡು ತೆಂಗಿನ ಮರ ಇದೆ ಬೇ--